ಆ ನನಿಗೆ ಅಂದ್ರೆ ಅಭ್ಯಾಸ ಉಂಟು ಹಾಗೆ.

ಆ ಅದೇ ಜಾತ್ರೆ ಅಂದ್ರೆ ಒಂದು ನಮ್ಗೆ ನಮ್ಮ್ ಊರಲ್ಲಿ ಒಂದು, ಸೇರಿ ಮನೆಯವರೆಲ್ಲ ಸೇರಿ ಹೋಗುದು ಅಂದ್ರೆ.

ಅದೇ ಹಾಗೆ ಈಗ ಆಗ್ತ ಉಂಟ ನೀ ಹೇಳಿದ್ದು ಜಾತ್ರೆ? ಅದು April ಅಲ್ಲಿ April .

ಸರಿ ನಾನು ನಿಮ್ಗೆ ಸ್ವಲ್ಪ ಒಂದು call ಬರ್ತಾ ಉಂಟು, ನಾನ್ ಮತ್ತೆ ಮಾಡ್ತೇನೆ ಆಯ್ತಾ?

ಹಾ ನಾನ್ ಕೂಡ ಚೆನ್ನಾಗಿದ್ದೇನೆ ಮತ್ತೆ ಹೇಗೆ ಎಲ್ಲ ನಡೀತಾ ಉಂಟು .

College life college ಹೋಗ್ತಿದೀರಾ?

ಹೌದು ಹೌದು ನಾನ್ college ಗೆ ಹೋಗ್ತಿದ್ದೆ ಮತ್ತೆ ನಂದು ಈ ಮುಗ್ದದ್ದು year ಅಷ್ಟೇ ಮುಗ್ದದ್ದು college .

ಓಹ್ ಹೌದಾ. ಹೇಗ್ ಆಗ್ತದೆ ನಿಮ್ದು hostel ಅಲ್ಲಲ ನೀವ್ ಇರೋದು?

Hostel ಅಲಿ ಅಂದ್ರೆ ನಾನು ಇದು ನಂದು ಐದ್ನೇ ವರ್ಷ.

ನಾನು ಪದವಿ ಪೂರ್ವ ಆವಾಗ್ಲಿಂದ್ಲೇ hostel ಅಲ್ಲಿರುದು.

ಹಾಗೆ hostel ಅಂತ ಹೇಳಿದ್ರೆ ಬಾರಿ ಖುಷಿ ಆಗ್ತದೆ ಮಾತ್ರ ಇಲ್ಲಿ.

ಈಗ ನಾವ್ ಹತ್ತು ವರ್ಷ ಒಂದೊಂದು ಮಂದಿ ಮನೇಲಿ ಇದ್ದು ಮತ್ತೆ ನಾವ್ ಹೊರಗಡೆ ಬರ್ಬೇಕು ಅಂತ ಆದಾಗ,

ಮೊದಲು ಬೇಜಾರ್ ಆಗ್ತದೆ ಆಹ್ ಮನೆ ಇದ್ದ ಮನೆ ಬಿಟ್ಟು ಬರ್ಬೇಕಲ್ಲಾ ಆಹ್.

ತುಂಬಾ ಬೇಜಾರ್ ಆಗ್ತದೆ ಅಲ್ಲಾ, ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬರುವಾಗ ಬಾರಿ ಬೇಜಾರ್ ಆಗ್ತದೆ.

ಮತ್ತೆ ಸ್ವಲ್ಪ time ಅಷ್ಟೆ ಮತ್ತೆ ಅದ್ರ ಅಲ್ಲಿ ಸಿಗುವ ಗೆಳೆಯರು friends

ನೀವ್ hostel ಅಲ್ ಇದ್ರ ಮೊದ್ಲು?

ನಾನು ಅಂತ ಹೇಳಿದ್ರೆ ನನ್ಗೆ ಎಂತ ಆಯ್ತು ಗೊತ್ತಾ hostel ಅಲ್ಲಿ ಕುತ್ಕೊಳುವ ಅಂತ plan ಮಾಡಿದ್ದೆ ಒಂದ್ time ಅಲ್ಲಿ,

ಮತ್ತೆ ನಿಮ್ಗೆ ಗೊತ್ತುoಟಲ್ಲಾ ಹುಡ್ಗಿರು ಈಗ ಮನೆ ಇಂದಾನೆ ಹೋಗ್ಲಿಕ್ಕೆ prefer ಮಾಡ್ತಾರಲ್ಲ ಅಪ್ಪ ಅಮ್ಮ.

So ನನ್ಗೆ ಒಂದು ಗಂಟೆ ಆಗ್ತಾಯಿತ್ತು ಹೋಗ್ಲಿಕ್ಕೆ.

ಮತ್ತೆ ಮೊದ್ಲ್ ಒಂದ್ಸಲ plan ಮಾಡಿದೆ hostel ಹೋಗ್ಲಿಕ್ಕೆ ಮತ್ತೆ ನಾನ್ ಮನೆ ಇಂದಾನೆ ಹೋದದ್ದು.

ನನ್ನ friends ಎಲ್ಲ ತುಂಬಾ ಜನ ಇದ್ರು hostel ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದವ್ರು .

ಈಗ ಮಡಿಕೇರಿ ಹಾಸನ ಅವರೆಲ್ಲ ಇದ್ರು,

ಇಲ್ಲಿ hostel ಅಲ್ಲಿ ಇಲ್ಲಿ ಬಂದ ಮೇಲೆ ಮತ್ತೆ ಗೊತ್ತಾಗ್ತದೆ. ಈಗ ನಾವ್ ಮನೇಲಿ ಇದ್ದಾಗ ನಾವ್ ಶಾಲೆ ಆಯ್ತು ಮನೆ ಆಯ್ತು ಅಲ್ಲೇ ಇರ್ತಿದ್ವು,

ಬೆಂಗಳೂರು ಮತ್ತೆ ಹಾಸನ, ಉಡುಪಿ ಅಲ್ಲಿಂದ ಎಲ ಬಂದವ್ರು ಇಲ್ಲಿ ಇರ್ತಾರೆ.

ಈಗ ನಮಿಗೆ ಬೇರೆವರೊಟ್ಟಿಗೆ ಇದ್ದ್ ಗೊತ್ತಾಗ್ತದೆ ಹೇಗೆ ಅಂತಂದು.

ಅವ್ರ್ನಾ friends ಮಾಡ್ಕೊಳೋದು ಹೇಗೆ ಅಥವಾ ಅವರ ಬದುಕು ಹೇಗೆ, ಇಲ್ಲಿ ಹೇಗೆ ಇರ್ತಾರೆ.

ಅವರು ಇಲ್ಲಿ ಹೇಗೆ ಯಾವರೀತಿ ನಮ್ಮೊಟ್ಟಿಗೆಲ friends ಆಗೋದು ಹೇಗೆ ಅಥವಾ ಈಗ ಬೇರೆ ಕಡೆ ಇಂದ ಬಂದವ್ರ್ನ ನಾವ್ room mate ಆಗಿ

ಸೇರಿಸ್ಕೊಳ್ತೇವೆ ಅದು ಹಾಗೇಲ್ಲಾ ಇರ್ತದಲ್ವಾ ಹಾಗೆ ನಮಿಗೊಂದು bonding ಗೆಲ್ಲ ಒಂದು ಚಂದ ಬೆಳಿತದೆ ಅಂತ.

ಈಗ ಐದು ವರ್ಷ ಅಂತ ಹೇಳಿದ್ರೆ ನಾನು ಮೊದ್ಲು ಯಾರ್ ಇದ್ರು ಅವರೇ ಇರೂದು ನನ್ ಜೊತೆ ಆಹ್ ನಾಲ್ಕು ಮಂದಿ ಇದ್ದೇವೆ hostel ಅಲ್ಲಿ.

ನಾನ್ ಇಂದ ಇಲ್ಲಿವರ್ಗು ಒಂದೇ room ಅಲ್ಲಿ

ನಮಗೆ ಯಾವತ್ತೂ ಕೂಡ ಅದು ನೆನಪಲ್ಲಿರ್ತದೆ ಮರ್ತ್ ಹೋಗುದಿಲ್ಲ.

ಮತ್ತೆ food ಊಟದ ವಿಷ್ಯ ಹೇಳುದಾದ್ರೆ

ಅದು ಕೆಲೊವೊಮ್ಮೆ ಹೆಚ್ಚಾಗಿ ಚಂದ ಇರ್ತದೆ.

ಹಾಗೆ, ನಿಮಗೆ ಯಾರು class ನವರೆಲ್ಲಾ ಹೇಳುದಿಲ್ವ ಯಾರು hostel ಬಗ್ಗೆ? ಅದೇ ನಾನು ಎಣಿಸ್ತಾ ಇದ್ದೆ hostel ಅಲ್ಲಿ ತುಂಬಾ ಚಂದ ಯಾಕಂತೆಳಿದ್ರೆ

Hostel ಅಲ್ಲಿ friends ಒಟ್ಟಿಗೆ ಒಳ್ಳೆ ಮಾಡಿ ಕುತ್ಕೋಬಹುದು.

ಮನೇಲಿ ಆದ್ರೆ daily ಅಪ್ಪಂದು ಕಿರಿ ಕಿರಿ ಇರ್ತದೆ ಅಲ.

Hostel ಆದ್ರೆ ತುಂಬಾ enjoy

ಎಲ್ಲಿ ಬೇಕಾದ್ರೆ ಅಲ್ಲಿ ತಿರ್ಗಬಹುದು, ಮತ್ತೆ ಒಂದು ತಿಂಗಳಿಗೊಂದ್ ಸಲ ಮನೆಗೆ ಹೋಗುವಾಗ ಅಪ್ಪ ಅಮ್ಮನಿಗೆ ತುಂಬಾ ಖುಷಿ ಆಗ್ತದೆ.

ಅಲಾ? hostel life ಇಷ್ಟ ಮಾಡ್ತ ಇದ್ದೆ ಆದ್ರೆ ಏನ್ ಮಾಡೋದು ನಮಗೆ ಸಿಗ್ಲಿಲ್ಲ ಆಹ್.

ಮನೇಲಿ ತೊಂದ್ರೆ ಇಲ್ಲ ಹಾಗೆ ಖುಷಿ ಆಗ್ತದೆ ಆದ್ರೆ hostel ಬಂದಾಗ ಒಂದು

ಮತ್ತೆ ನಮಗೆ ಬೇರೆ ಕಡೆ ಹೋಗ್ಬಹುದು ಅಲ್ಲಿ ಮತ್ತೆ ನಾವ್ Bangalore ಅಥವಾ ಬೇರೆ ಕಡೆ ಹೋದಾಗ ನಮಿಗೆ ಅಲ್ಲಿ

ಇಲ್ಲಿ ನಾವ್ PUC ಇಂದ ಕಲ್ತ ಕಾರಣ

ನಮಗೆ ಅದ್ರ ಒಂದು ಅನುಭವ ಇರ್ತದೆ ಅಲ್ವಾ ಒಂದು ಐದು ವರ್ಷ ಆದ್ರೆ

ಹಾ ಅದೇ ಎಲ್ರು ಹೇಳ್ತಾರೆ ಏನ್ ಅಂತ ಹೇಳಿದ್ರೆ ನಾವ್ ಮನೇಲಿ ಇದ್ದು outside hostel ಲಲ್ ಕುತ್ಕೊಂಡ್ವಿ

ನಮಗೆ life ಗೆ ಸ್ವಲ್ಪ ಅನುಭವ ಆಗ್ತದೆ ಯಾವ ನಮ್ಮ ಕೆಲಸವನ್ನು ನಾವೇ ಯಾವತರ ಮಾಡ್ಬೇಕು ಮನೇಲಿ ಆದ್ರೆ ಅಪ್ಪ ಅಮ್ಮ ಮಾಡಿಕೊಡ್ತಾರೆ.

ಬಟ್ಟೆ ಒಗೆಯುದ ಅಥವಾ ಬೆಳಿಗ್ಗೆ

ಚಾ ತಿಂಡಿ ತಿನ್ನುವಾಗ ಅದು ನಾವ್ ಹೊರಗಡೆ ಹೋದ್ರೆ ಉಂಟಲ

ಸ್ವಲ್ಪ ನಮ್ಗೂ ಗೊತ್ತಾಗ್ತದೆ ಆ outside hostel ಪ್ರಪಂಚ ಹೇಗೆ ಉಂಟು

ಯಾವ್ ತರ ನಮ್ಮ ಕೆಲ್ಸವನ್ನು ನಾವೇ ಮಾಡ್ಬೇಕು

ಹಾ ಹೌದು. ತುಂಬಾ ಜವಾಬ್ದಾರಿ ಬರ್ತದೆ ಈಗ ಮನೇಲಾದ್ರೆ ಈಗ bank ಗೆ ಹೋಗುದು ಆದ್ರೆ ಅಮ್ಮನವ್ರೆ ಅಥವಾ ಅಪ್ಪಯೆಲ್ಲಾ ಹೋಗ್ತಾರೆ ಅವ್ರೆಲ್ಲ ಹೋಗಿ ಕಟ್ಟಿ ಬರ್ತಾರೆ ಈಗ ಇಲ್ಲಿ ಆದ್ರೆ ನಾವೆ ಆಹ್ challan ತೆಕ್ಕೊಳ್ಬೇಕು, fees ಕಟ್ಬೇಕು ಅಥವಾ ಬಟ್ಟೆದ್ ಇದ್ದಾಗಿರ್ಬೋದು ಎಲ್ಲ ಕೆಲಸ ನಾವೆ ಮಾಡಿಕೊಳ್ಬೇಕು.

ಎಂತ ಗೊತ್ತುಂಟಾ ನನ್ಗೆ ಒಂದು call ಬರ್ತಾ ಉಂಟು ಆಯ್ತಾ ನಂಗೆ ಸ್ವಲ್ಪ ಅದು call attend ಮಾಡಿ ನಿಮ್ಗೆ ಮತ್ತೆ return ಮಾಡ್ತೆ ಆಯ್ತಾ ಏನ್ problem ಇಲ್ಲಲ.

ಹಾ four thirty ಒಳಗೆ call ಮಾಡಿ. Okay, okay ಆಯ್ತು okay thank you .

ನಮ್ಗ ನಮ್ಮ ಉತ್ತರ Karnataka style ಒಳಗ ಅಡ್ಗಿಯೊಳಗ ಜಾಸ್ತಿ famous ಅಂದ್ರೆ ಬದ್ನಿಕಾಯಿ ಪಲ್ಲೆ, ಆಮೇಲೆ ರೊಟ್ಟಿ, ಎನಗಾಯಿ ಪಲ್ಲೆ ಈ ತರಾ ಬರ್ತಾ ಅಂತ ಹೇಳಿ ಬದ್ನಿಕಾಯಿಯೊಳಗ variety ಜಾಸ್ತಿ ಮಾಡ್ತೇವಿ ನಮ್ಮಂತ taste ಮತ್ತ ಎಲ್ಲು ಸಿಗಲ್ಲಾ ಅದ್ರಲ್ಲು ಅಡಗೆ ಮಾಡೋದ ಅಂದ್ರೆ ನಮ್ಗೆ ತುಂಬಾ ಇಷ್ಟಾ. ಅದ್ರಲ್ಲಿ ಗುರೆಳ್ಳ ಪುಡಿ, ಅಗ್ಸಿ ಹಿಂಡಿ, ಆ ತರಾ ಮಸರು. ಆಮೇಲೆ ತಪ್ಪಲ ಪಲ್ಲೆ ಈ ತರಾ ಅಡಗೆಯಲ್ಲಿ ರೊಟ್ಟಿಗೆ ಜಾಸ್ತಿ ಎಲ್ಲಾ suit ಆಗ್ತೇತಿ ತಿನಲಿಕ್ಕೆನು ಮಜಾ ಇರ್ತೆತಿ ನಮ್ಮ ಅಡ್ಗಿನೆ ಜಾಸ್ತಿ ಎಲ್ಲಾರು ಇಷ್ಟಾ ಪಡ್ತಾರ. ಹಿಂಗಾಗಿ ನಮ್ಗ ರೊಟ್ಟಿ ಮೇಲೆ ಜಾಸ್ತಿ interest ಬರ್ತೆತಿ ಅಡಗಿ ಮಾಡ್ಲಿಕ್ಕೆ. ಅಡಗಿಯೊಳಗ ಬಂದ್ರ ರೊಟ್ಟಿ ಅಂತಾ ಊಟಾನ ಯಾವ್ದ ಇಲ್ಲಾ. ಅದ್ರಲ್ಲಿ ಹೊಳಗೆ ಹಬ್ಬಕ್ಕೆಲ್ಲಾ ಹೊಳ್ಗೆ ಗಿಳ್ಗೆ ಎಲ್ಲಾ ಮಾಡ್ತೇವಿ. ಅದರ ಜೊತೆಗ ಕೋಸಂಬರಿ ಆ ತರಾ ಒಂದೊಂದ ತರಾ ಅವತ್ತ ನಮ್ಗ ರೊಟ್ಟಿ ಮಾಡ್ಲಿಕ್ಕೆ ಅವಕಾಶ ಇರಾಂಗಿಲ್ಲಾ. ಹೀಗಾಗಿ ನಾವು ಎರಡ್ ಮೂರ್ ದಿನ ಮುಂಚೆನೆ ಒಂದ ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡಿ ಇಟ್ಕೊಬೇಕ ಆಕ್ಕೇತಿ. ಅದ ಮತ್ತ ಹಬ್ಬದ ದಿನಾ ಒಬ್ಬೊಬ್ಬರ ಮನೇಲಿ ಗಂಡ ಮಕ್ಳಿಗೆ ಬೇಕಾಗ್ತೇತಿ ಅಲಾ ಅವತ್ತ ಮಾಡಾಕ ನಮ್ಗ time ಇರಾಂಗಿಲ್ಲಾ. ಹಬ್ಬದ ಗದ್ದಲದೊಳಗ ರೊಟ್ಟಿ ಮಾಡೋವಷ್ಟ ಪುರಸೊತ್ತ ಇರಾಂಗಿಲ್ಲಾ. ಹಿಂಗಾಗಿ ಮೊದ್ಲೇ ಮಾಡಿ ಇಟ್ಕೊಂಡಿರ್ತೆವ ಅಲ್ಲಾ ರೊಟ್ಟಿ ಎಲ್ಲಾ ಅವಾಗ ನಮ್ಗ. ಪಲ್ಲೆಗೋಳು ಚೆನ್ನಾಗಿ ಇರ್ತೆತಿ ರೊಟ್ಟಿ ಇದ್ರ ಚೊಲೋ ಇರ್ತಿತ್ತಲಾ ಹಿಂಗ ಅನಸ್ತೆತಿಲಾ ಅದ್ಕೆ ಮೊದ್ಲೇನೆ ನಾವ ರೊಟ್ಟಿ ಎಲ್ಲಾ ಮಾಡಿ ಇಟ್ಕೊಂಡಿರ್ತೆವಿ. ಹಿಂಗಾಗಿ ಮನ್ಯಾಗ ಗಂಡ ಮಕ್ಳಿಗು ರೊಟ್ಟಿ ಬೇಕೆ ಬೇಕ ಅಲ್ಲಾ ತಿನ್ನಾಕೆ ಅಂತ. ಹಿಂಗ ಮತ್ತೆ ಹೊಳ್ಗಿ ಗಿಳ್ಗಿ ಅಂದ್ರು ಜಾಸ್ತಿ sweet ಇಷ್ಟಾ ಮಾಡಾಂಗಿಲ್ಲಾ ಖಾರ ಖಾರ ಅಡ್ಗಿನ ಇಷ್ಟಾ ಅನ್ಸತೇತಿ ನಮ್ಗ ಎಲ್ಲಾ. ಹಿಂಗಾಗಿ ಹೊಳ್ಗಿ ಊಟಕ್ಕಿಂತಾನು ರೊಟ್ಟಿ ಊಟಾನೇ ಚೊಲೋ ಹಿಂಗ ಅನಸ್ತೆತಿ. ಆರೋಗ್ಯಕ್ಕೂ ಒಳ್ಳೇಕರವಾಗಿರ್ತೆತಿ health ನು ಇರ್ತೆತಿ. ತಪ್ಪಲ ಪಲ್ಲೆ ಎಲ್ಲಾ ಬೇರೆ ಚಪಾತಿ ಜೊತೆ ಎಲ್ಲಾ ಹಂಗೆಲ್ಲಾ ಸರಿ ಹೊಂದಾಂಗಿಲ್ಲಾ. ರೊಟ್ಟಿ ಊಟಾನ ನಮಗ ಬರಬರ್ ಆಗಿರತೇತಿ ಅಂತ. ಹೇಳ್ಬಹುದ. ಇವಾಗ ರೊಟ್ಟಿ ಎಲ್ಲಾರ್ಗು ಮಾಡಾಕ ಬರಲ್ಲ. ನನಗು ಬಡಿಲಿಕ್ಕೆಲ್ಲಾ ಬರಲ್ಲಾ. ನಾನ ಲಟ್ಟಿಸಿನೆ ಮಾಡ್ತೇನಿ. ನಾ ರೊಟ್ಟಿ ಮಾಡಿ ಮಾರ್ತಿನಿ. ನಮ್ಮ side ರೊಟ್ಟಿ. ಎಲ್ಲಾ long tour ಎಲ್ಲಾ ಹೋಗತಾವ. ಹಿಂಗ KSRTC ಯವರೆಲ್ಲಾ ಹಿಂಗೆಲ್ಲಾ ಬಂದ ತಗೊಂಡ ಹೋಗ್ತಾರ. machine ರೊಟ್ಟಿಕ್ಕಿಂತಾನು ಮನೆಯೊಳಗಿನ ರೊಟ್ಟಿ. ಆಮೇಲೆ ಅದು ಬೇರೆ ಒಲಿ ಮೇಲೆ ಬೇಯಿಸ್ತೇವೆಲ್ಲ ಆ ರೊಟ್ಟಿ ರುಚಿನೆ ಬೇರೆ ಇರ್ತೆತಿ. ಈವಾಗೆಲ್ಲಾ gas ಮ್ಯಾಲ ಬೇಸಿದ ರೊಟ್ಟಿಕ್ಕಿಂತಾನು ಒಲಿ ಮೇಲ ಮಾಡ್ತೇವಲಾ ಹಿಂಗಾಗಿ ಆ ರೊಟ್ಟಿ ರುಚಿ. ಅಷ್ಟೊಂದ ಅನ್ಸಂಗಿಲ್ಲಾ. ಹಿಂಗಾಗಿ ನನಗ ಒಲಿ ಮ್ಯಾಲ ಮಾಡಿದ ರೊಟ್ಟಿಯಿಂದ~ ಷ್ಟ ರುಚಿ ಬಾಳ ಇರ್ತೆತಿ. ನಮ್ಮಲ್ಲಿ ರೊಟ್ಟಿ ಬೇಕಂತ ಅಂದ ದಿನಕ್ಕ ಎನಿಲ್ಲಾ ಅಂದ್ರು ಐದ ನೂರ ರೊಟ್ಟಿ ಆದ್ರು ನಾವ sale ಮಾಡ್ತಿವಿ. ಅಂ ಮತ್ತೆ ರೊಟ್ಟಿಯೊಳಗನು ಮಿದುವಾಗಿ ಮಾಡುಬಹುದು ಆಮೇಲೆ ಖಡಕ್ ಆಗೀನು ಮಾಡ್ಬಹುದು. ಖಡಕ್ ರೊಟ್ಟಿ ಇಟ್ಕೊಂಡ ತಿನ್ನಬಹುದು ಮಿದು ರೊಟ್ಟಿ ಅಂದ್ರ ಬೇಗಾ ಹಾಳ ಆಗ್ತಾವ. ಅದ ತಪ್ಪಲ ಪಲ್ಲೆ ಜೊತೆಗ ಮೆತ್ತನ ರೊಟ್ಟಿನ ಸರಿ ಹೋಗ್ತೇತಿ. ಇವಾಗ non veg ಗೀನ veg ಮಾಡ್ತಿವಲ್ಲಾ ಅದ್ರೋಳಗ ಬಿರಸ ರೊಟ್ಟಿ ಕೇಳ್ತಾರ ಮಂದಿ. ನಾವ non veg ತಿಂತೆವಿ ಆದ್ರೆ non veg ಜೊತೆಗೆ ಬಿರಸ ರೊಟ್ಟಿನೆ ಚೊಲೋ ಇರ್ತೆತಿ. ಅದರ ಜೋತಿ match ಆಗ್ತೇತಿ ಅದ ಅಂತ ನಾನ್ ಹೇಳಬಲ್ಲೆ ಆಮೇಲೆ ಆಹ್ ನಮ್ಗ veg ಮತ್ತ non veg ಗಿಂತ ಅಂದ್ರ ಅಡ್ಗಿಯೊಳಗ ಬಂದ್ರೆ. ನಂಗ ಜಾಸ್ತಿ non veg ಇಷ್ಟಾ ಆಗ್ತೆತಿ non veg ಇದ್ರ ನಮ್ಗ ಬೇರೆ ಏನು ಬ್ಯಾಡಾಪಾ ಅನ್ಸಿ ಬಿಡತೇತಿ. veg daily ತಿಂದ ತಿಂದ ಬಾಯಿಯೊಳಗ . non veg ಇದ್ರ weekly ಎರಡ ದಿನಾ ಆದ್ರೂ ಮಾಡ್ತೇವಿ. ಹಿಂಗಾಗಿ Fish ಆಗಿರ್ಬಹುದು Chicken ಆಗಿರ್ಬಹುದು Mutton ಆಗಿರ್ಬಹುದು. ಮಣಿಯೊಳಗು ಹುಡಗೊರ್ಗು ಇಷ್ಟಾ. ಏನೊ ವಾರಕ್ಕೊಂದ ಸಲೆ ತಿಂದ್ರ ನಮ್ಗು changes ಅನಸ್ತೆತಿ. ಅಡಗಿ ಮಾಡಾ ದಿನ್ನಾ vegetable ಮಾಡಿ ಮಾಡಿ. ಬೇಜಾರ ಅನ್ಸಿ ಒಂದ ದಿನಾ ತಂದ್ರೆ ಅದೊಂದ interest ಇರ್ತೆತಿ. ನಾನ ಅಂತ್ರು ಅಡಗಿಯೊಳಗ interest ಲೆ non veg ಮಾಡ್ತೀನಿ. ನಂಗ Fish ಅಂದ್ರುನು ಬಾಳ ಇಷ್ಟಾ. ಹುಡುಗೊರಿಗನು ಆರೋಗ್ಯಕ್ಕು ಒಳ್ಳೆದಲ್ಲ Fish ತಿನ್ಸಿದ್ರೆ. ಹಿಂಗಾಗಿ ನನಗ ಅಡ್ಗಿಯೊಳಗ ಅಂದ್ರೆ non veg ಮಾಡಾಕ ಬಾಳ ಇಷ್ಟಾ ಅನಸ್ತೆತಿ. ಅದೇನ ಮಸಾಲಿ ಹಾಕಿ ಮಾಡ್ತೇವಿ. ಎರಡು ದಿನ ಇಟ್ಕೊಂಡ ತಿಂದ್ರು ಇಲ್ಲಾ ಆಮೇಲೆ ಕೆಲ್ಸನೂ ಹಗುರ ಅನಸ್ತೆತಿ. ಅದರ ಜೊತೆ ಚಪಾತಿ ಒಂದ ಸಲ ಅನ್ನ ಮಾಡಿ ಬಿಟ್ರೆ. ಕೆಲ್ಸನೂ ಬೇಗಾ ಆಗಿ ಹೋಗ್ತೇತಿ. ಮತ್ತ ವಾರಕ್ಕೊಂದ ಏನೊ changes ಅನಸ್ತೆತಿ. ಈಗ ಅದ ಹೊರಗ ಹೋಗಿ ತಿನ್ಬೇಕಂದ್ರೆ amount ಜಾಸ್ತಿ ಬೇಕಾಗ್ತೇತಿ. ಅದ ಮನ್ಯಾಗ ತಂದ ತಿಂದ್ರೆ ಮನಿ ಮಂದಿ ತಿನ್ಬಹುದು. ಆಮೇಲೆ ನಾವ ಮಾಡೊ ಅಡುಗೆ ಹೆಂಗ ಇರ್ತೆತಿ ಅನ್ನೋದ ನಮಗ ಬರವಸೆ ಇರ್ತೆತಿ. ಹೊರಗ ಏನೊ ಬಿಡ ಹೆಂಗ ಮಾಡಿರ್ತಾರ ಯಾವ ಎಣ್ಣಿ ಹಾಕಿರ್ತಾರ ಅನ್ನೋದ ಅನುಮಾನ ಇರ್ತೆತಿ. ಹಿಂಗಾಗಿ ಮನ್ಯಾಗ ಮಾಡ್ಕೊಂಡ ತಿನ್ನುವಷ್ಟು ಅಡಗಿ~ ಅಡಗಿಯೊಳಗ. ಸುಖ ಯಾವ್ದೂ ಇಲ್ಲಾ ಹೊರಗ ತಂದ ತಿನ್ನೊದ್ರಾಗ. ಹಿಂಗ ನಂಗ ಒಟ್ಟ ಹಿಂಗ ಅನಸ್ತೇತಿ ನನಗ ಅಡಗಿಯೊಳಗ. ನಂಗ ಅಡಗಿ ಮಾಡಾಕನ ಬಾಳ ಇಷ್ಟಾ. ನಮ್ಮ ಮನಿಯೊಳಗ ಎಲ್ಲಾರು ಅಂತಾರ ನೀ ಮಾಡಿದ್ರ ಅಡಗಿ taste ಇರ್ತೆತಿ ಅಂತ ಅಂದ.

ಹಾ ನಾನು ಹುಷಾರ್ ಆಗಿದ್ದೇನೆ ನೀನು ಹೇಗಿದ್ದೀಯಾ? ಹಾ ನಾನು ಹುಷಾರಿದ್ದೇನೆ ತುಂಬಾ ದಿನ ಆಯ್ತಲ್ಲ ಮಾತಾಡದೆ. ಹೌದೌದು ತುಂಬಾ ಅಂದ್ರೆ ತುಂಬಾ ದಿವಸ ಆಯಿತು college ಮುಗಿಸಿ ಆಮೇಲೆ ಸಿಗಲೇ ಇಲ್ಲಾ ಅಲಾ . ಹೌದು TC ತಗೊಂಡ ಮೇಲೆ ಆಚೆ ಹೋಗ್ಲೇ ಇಲ್ಲವ ಅಂತ ಅಲಾ. ಆ ಇಲ್ಲಾ ನಿಮಗೆ ನಿಂಗೆ ಎಲ್ಲಿಯಾದ್ರೂಮತ್ತೆ job ಆಯ್ತಾ? ಹೌದು ನಾನೀಗ ಬೆಂಗಳೂರಲ್ಲಿ work ಮಾಡ್ತಾ ಇದ್ದೇನೆ. ಹೌದಾ ಹೇಗೆ ಆಗ್ತಾ ಉಂಟು? ಹಾ ಅದೇ ಕೆಲಸ ಕೆಲಸ ಕೆಲಸ ಬಿಟ್ಟು ಬೇರೇನಿಲ್ಲಾ. ಅಷ್ಟು ತುಂಬಾ ನಮ್ಮ college ನದಿನಕ್ಕೆಎಲ್ಲ ಬರಲಿಕ್ಕಿಲ್ಲಪ್ಪಾ ಇದು.